ನಾನು ಒಂಚೂರ್ ಲೆಫ್ಟ್ ರೈಟ್ ಕ್ರಾಸ್ ಮಾಡ್ದಾಗ ಆಕ್ಸಿಡೆಂಟ್ ಎಲ್ಲ ಆಗತ್ತೆ. ಅವಾಗ ನಂಗ್ ನೀ ಅದನ್ನೆಲ್ಲಾ ನೀಟ್ ಆಗ್ ರೆಡಿ ಮಾಡ್ಬೇಕು. ಆಮೇಲಿಂದ ಗಾಡಿ ಹೋಗೋ ಸ್ಪೀಡ್ ಆಗ್ ಹೋಗ್ಬಾರ್ದು ಜಾಸ್ತಿಯಾಗಿ. ಹೋದಾಗ್ ಆಕ್ಸಿಡೆಂಟ್ --

ಸ್ಟೋರ್ ಗಳು ದಾಸ್ತಿ ಇರ್ಬೇಕು. ಅದ್ರಿಂದ ಜನರುಗಳ್ಗೆ ಹೆಲ್ಪ್ ಆಗತ್ತೆ. ಮತ್ತೆ ಒಂಚೂರೂ ಪ್ಲಾಸ್ಟಿಕ್ ಗೋಲನ ಕಮ್ಮಿ ಮಾಡ್ಬೇಕು. ಯಾಕೆ ಅಂತಂದ್ರೆ ಪ್ಲಾಸ್ಟಿಕ್ ಇಂದ ಪ್ರಾಣಿಗಳು ಸತ್ತೋಗುತ್ತೆ.

ಯಾವುದೊ ಒಂದು ಆಯಿಲ್ ಫ್ಯಾಕ್ಟರಿ ರೀತಿ ಕಾಣುಸ್ತಾ ಇದೆ. ವರ್ಕರ್ಸ್ ಗಳ್ನ ಒಂಚೂರ್ ಜಾಸ್ತಿ ಇಟ್ಕಂಡೇ ಛೆ ಪಾಪ ಅವರಿಗೂ ಒಂಚೂರ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಜಾಸ್ತಿ ಆಗತ್ತೆ ಅದ್ರಿಂದ ವರ್ಕ್ ಗಳು ಬೇಗನೆ ಆಗತ್ತೆ.

ಹಳೆ ಕಾಲ್ದಲ್ ಎಲ್ಲ ಕೂಡ್ಲುಗಳ್ನ ಮನೇಲೆ ಕಟ್ ಮಾಡ್ಕೊಳ್ತಾ ಇದ್ರೂ. ಈಗಿನ ಕಾಲದಲ್ಲಿ ಬಂದ್ಬಿಟು ಎಲ್ಲರು ಹಾ ಅಲ್ಲಿಗ್ ಹೋಗ್ಬೇಕು ಇಲ್ಲಿಗ್ ಹೋಗಿ ಕಟ್ ಮಾಡ್ಸ್ಕೊಬೇಕು ಸಾಲಾನ್ ಗೆ ಹೋಗ್ಬೇಕು.

ಯಾವ್ದು ದೇವಸ್ತಾನ ಟೆಂಪಲ್ ಓ ಏನೋ ಇದ್ದಂಗ ಐತೆ. ದಾಸ್ತಿ ಜನ ಐತೆ ಚನಗಿರೋದಿಲ್ಲ. ಕಮ್ಮಿ ಜನ ಇರ್ಬೇಕು.

ಈದ್ ಯಾವ್ದೋ ತುಕಾಡಿ ಬೋಟ್ ಇದ್ದಂಗ ಐತೆ. ಒಂಚೂರ್ ಚನಗಿರೋ ಬೋಟ್ ಇರ್ಬೇಕು. ಇದ್ದಿದ್ದೇ ಸರಿಯಾಗಿರದು ಇಲ್ಲ. ಇದು ನೋಡ್ರುದ್ರೆ ತುಖಾಲಿ ಬೋಟ್ ಉ--

ಆಟ ಅಟಾಡ್ತಿದೆ. ಅದ್ರಿಂದ ಅವೆಲ್ಲ ತಗ್ಡಾಬಿಟೆ. ಸ್ವಿಮ್ಮಿಂಗ್ ಪ್ರತಿಯೊಂದಕ್ಕೂ ಚನ್ನಾಗೇ ಯೂಸ್ ಆಗತ್ತೆ.

ಸ್ಟೋನ್ಸ್ ಗಳ್ ದಾಸ್ತಿ ಈಟ್. ಅವಾಗ ಅನ್ನಂಗ ತುಂಬಾ ಹ ಯೂಸ್ ಆಗತ್ತೆ. ಏಕೆ ಅಂತಂದೆ ಸ್ಟೋನ್ಸ್ ಗಳ್ ಇದ್ದಾಗ ಬಿದ್ದೋಗ ಚಾನ್ಸಸ್ ತುಂಬಾ ಕಮ್ಮಿ ಇರತ್ತೆ. ಅದ್ರಿಂದ ಚನಾಗಿ ಹ್ಮ್ಮ್ಮ್ಮ್ ಪೀಪಲ್ಸ್ ಓಡಾಡ್--

ಇದು ರೈಲ್ವೆ ಏ ಸ್ಟೇಷನ್ ದು ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಉ ಅಂತ ಅನ್ನಿಸ್ತಾ ಇದೆ ನನಗೆ.

ಅದನ್ನ ಹೋಗ್ಬಾರ್ದು ಈ ಪೊಲೀಸ್ ಗಳು ಹೋಗ್ದೋಗಂಗೆ ಜನರುಗಳ್ನ ತಡೀಬೇಕು ಅಂತ ನಾನ್ ಕೇಳ್ಕೊತಿನಿ.

ರಿವರ್ ಉ ದಾಸ್ತಿ ಸ್ತಿ ಬಂದ್ರೆ ಆ ರೋಡ್ ಗೆ ಒಂಚೂರ್ ಡ್ಯಾಮೇಜ್ ಆಗಬೋದು ಅಂತ ನನ್ ಪ್ರಕಾರ ಅನ್ಸ್ತಾ ಇದೆ. ಅದೇ ಸ್ಟೀಲು ಪ್ರತಿ ಒಂದುಒಂದು ಹಾಕೀ ನೀಟ್ ಆಗಿ ಹಾ ಈಕಡೆ ಅನ್ನಂಗ್ ರೈಲ್ವೆ ಟ್ರ್ಯಾಕ್ ನ ನೀಟ್ ಆಗಿ ಕನ್ಸ್ಟ್ರಕ್ಷನ್ --